ಒಬ್ಬ ಮನುಷ್ಯ ಇದ್ದಾನೆ ಫೋನ್ ಹಿಡಿದಿದ್ದಾನೆ ಕಾಲಕ್ಯುಲಟರ್ ಇದೆ ಪೇಪರ್ ಇದೆ ಹಾಳೆ ಇದೆ ಡಬ್ ಇದ್ದಾವೆ ಪುಸ್ತಕಗಳಿದ್ದಾವೆ ಚೇರ್ ಇದೆ ಬಟ್ಟೆ ಹಾಕಿದ್ದಾನೆ ಟೊಪ್ಪಿ ಹಾಕಿದ್ದಾನೆ.

ಬಾಗಿಲುಗಳು ಇದ್ದಾವ್ ಕೆಂಪ್ ಇದ್ದಾವೆ ಈ ಗ್ಲಾಸ್‌ ಇದೆ ಆಕಡೆ ಶೆಟ್ಟರ್ಸ್ಗ ಲಿದಿದೆ ಬೋರ್ಡ್‌ ಇದೆ ಕಂಬಿದೆ.